ಇದು ಒಂದ್ ಚರ್ಚ್ ಅನ್ಸುತ್ತೆ ಇದ್ರ್ ಹಿಂದೆ ಒಂದು ಬೋರ್ಡ್ ಹಾಕಿದರೆ ಹಿಂದ್ ಗಡೆ ಗೇಟ್ ಇದೆ ದೊಡ್ ದಾಗ್ ಒಂದ್ ಕಾಂಪೋಂಡ್ ಇದೆ .

ಮೇಲ್ಗಡೆ ರೋಡ್ ಇದೆ ರಸ್ತೆ ಇದೆ ಅದರ ಪಕ್ಕದಲ್ಲಿ ಒಂದು ಸಣ್ಣ ಮನೆ ಇದೆ. ಗುಡ್ಡೆ ಮೋಡಗಳಿವೆ ಅದ್ರ್ ಪಕ್ಕದಲ್ಲಿ ಮರ ಗಿಡಗಳಿವೆ. ತುಂಬಾ ದೊಡ್ಡ ದೊಡ್ಡ --

ಇದರ ಪಕ್ಕದಲ್ಲಿ ಒಂದು ಕಾರ್ ನಿಟ್ಟಿದೆ ಪಕ್ಕದಲ್ಲಿ ಗಿಡ ಇದೆ ಇದರ ಮುಂಭಾಗದಲ್ಲಿ ಹಸಿರು ಬಣ್ಣದ ಮರ ಇದೆ. ಅವರ ಪಕ್ಕದಲ್ಲಿ ತೆಂಗಿನ ಮರ ಇದೆ ಅದರ ಪಕ್ಕದಲ್ಲಿ ಬಿಲ್ಡಿಂಗ್ ಇದೆ ಪಕ್ಕದಲ್ಲಿ ಮೈದಾನ ಇದೆ ಅದರ ಮೇಲೆ--

ಒಂದು ದೊಡ್ಡ ಕೆರೆ ಇದು ಆ ಕೆರೆಯ ಮುಂಭಾಗದಲ್ಲಿ ಗುಡ್ಡ ಇದೆ ಆ ಗುಡ್ಡದ ಹಿಂದೆ ಇನ್ನು ಒಂದು ಗುಡ್ಡ ಇದೆ.